ಅವನ ಮನೆ ಇರಬಹುದು ಮತ್ತು ಗೇಟು ಸಹ ಮಾಡಿದ್ದಾರೆ ಅನೇಕ ಬಲೂನ್ಗಳು ಕಾಣುತ್ತಿವೆ ಮತ್ತು --

ಇಲ್ಲಿ ಜನರು ಬಹಳ ಜನರು ಬಂದು ಹೋಗುತ್ತಿರುತ್ತಾರೆ ಮತ್ತು ಅನೇಕ ಭಕ್ತತಾದಿಗಳು ಸಹ ಇಲ್ಲಿ --

ಇಲ್ಲಿ ಒಂದು ಹಾದಿ ಕಾಣುತ್ತಿದೆ ಮತ್ತು ಹಾದಿಯ ಮೇಲೆ ಎರಡು ಬಸ್ಗಳು ಸಹ ನಿಂತಿವೆ .

ಅಹ್ ರಾಜರು ಸಹ ವಾಸಿಸಿರಬಹುದು ಮತ್ತು ಅನೇಕ ಅಹ್ ಪ್ರಸಿದ್ಧ ಸ್ಥಳ ಸಹ ಆಗಿರಬಹುದು ಇದು ಒಂದು.

ಬುದ್ಧನ ವಿಗ್ರಹ ಕಾಣುತ್ತಿದೆ ಮತ್ತು ಉಹ್ ಇಲ್ಲಿ ಮಾಡಿರುವಂತಹ ವ್ಯಕ್ತಿಗಳ --

ಕೆಲ್ಸ ಮಾಡುತ್ತಿದ್ದಾರೆ ಒಬ್ಬ ಕೈ ಇಡುತ್ತಾನೆ ಮತ್ತು ಒಬ್ಬವ್ ಸಿಂಟಾ ಹಂಚಲು --

ಅಹ್ ಇ ಲ್ಲೊಂದು ದೊಡ್ಡದಾದ ಬಿಲ್ಡಿಂಗ್ ಸಹವಿದೆ .

ಅಹ್ ಒಂದು ಪ್ಲಸ್ ತರಹದ ಒಂದು ಚಿನ್ನೆಯನ್ನು ಕಾಣುತ್ತಿದೆ ಮತ್ತು ಯೇಸು ಕ್ರಿಸ್ತರ ಒಂದು ಚಿನ್ನೆಆಗಿರುತ್ತದೆ ಇದು.

ಮತ್ತು ನೀರಿನ ಬಾಟ್ರಿಯಗಳು ಇದ್ದಾವೆ ಮತ್ತು ಅನೇಕ ಕುರ್ಚಿ ಚೇರ್ಗಳು ಕಾಣುತ್ತಿವೆ .

ಇದು ಒಂದು ಗಾರ್ಡನ್ ಆಗಿರುತ್ತವೆ ಮತ್ತು ಅನೇಕ ಕುರ್ಚಿಗಳು ಕಾಣುತ್ತಿವೆ ಮತ್ತು ಗಿಡಗಳು ಸಹ ಇವೆ ಒಂದು ಲೈಟಿಂಗ್ ಕಂಬ ಕಾಣುತ್ತಿವೆ ಇದು ಅಲ್ಲಿ--

ಇಲ್ಲಿ ಒಬ್ಬ ಕಟಿಂಗ್ ಶಾಪ್ ನಲ್ಲಿ ಒಬ್ಬ ಹುಡುಗಾ ಒಬ್ಬ ಹುಡುಗನ್ ಒಬ್ಬ ವಯಸ್ಕರಿಗೆ ಕಟಿಂಗ್ ಅನ್ನು ಮಾಡುತ್ತಿದ್ದಾನೆ ಮತ್ತು--

ಅವರ ದಾಡಿಯನ್ನು ಮಾಡುತ್ತಿರುತ್ತಾನೆ ಹಾಗು ಗ್ರಾಹಕರಿಗೆ ದಾಡಿಯನ್ನು ಶೇವಿಂಗ್ ಅನ್ನು ಮಾರುತ್ತಿರಾ --

ಅಹ್ ಅದರ ಮನೆಯ ಮುಂದೆ ಮೂರು ನಾಕು ಯುವಕರು ನಿಂತಿ ಮನೆಯನ್ನು.

ಇದು ಒಂದು ನಂದಿನಿ ಹಾಲಿನ ದುಕಾನ್ ಆಗಿದೆ ಮತ್ತು ಇಲ್ಲಿ ನಂದಿನಿ --